ಈ ಕಬೋರ್ಡಿ ನ ಮುಂದೆ ಎರಡು ಪುಸ್ತಕಗಳನ್ನು ಇಟ್ಟಿರುತ್ತಾರೆ.

ಇದು ಒಂದು ಮೀನ್ ಶಾಪ್ ಆಗಿರುತ್ತದೆ.

ಇದು ಒಂದು ಕೊಪ್ಪಳ ರೈಲ್ವೆ ಟೇಷನ್ ಆಗಿರುತ್ತದೆ.

ಇದು ಒಂದು ಬಟ್ಟೆ ಅಂಗಡಿ ಆಗಿರುತ್ತದೆ.

ಹಾಗೂ ನಾಯಿ ಚಿತ್ರ ಕೂಡ ಇರುತ್ತದೆ ಹಾಗೂ.

ಹಾಗೂ ಎರಡು ತೊಲು ತೋಳುಗಳನ್ನು ಮೇಲೆತ್ತಿರುತ್ತಾನೆ.

ಹಾಗು ಈ ಬ್ಯಾಂಕ್ ಬಲಗಡೆ ಇಬ್ಬರು ಗಂಡು ಮಕ್ಕಳು ನಿಂತಿರುತ್ತಾರೆ.